ಇದೊಂದು ರಿಸೆಪ್ಶನ್ ಹಾಲ್ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಬಹುಕೇತ ಜನರು ರಿಸೆಪ್ಶನ್ ನ್ನು ನೋಡಲು ಬರುತ್ತಾರೆ ಅದಕ್ಕಾಗಿ ಇಲ್ಲಿ ಚೇರ್ಗ ಳು ಟಿಫನ್ ಸೆಂಟರ್ ಎಲ್ಲವನ್ನು ರೆಡಿ ಮಾಡಿದ್ದಾರೆ.

ಇದೊಂದು ಮೊರಾರ್ಜಿ ಶಾಲೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬಹುತೇ ಬಹುತೇ ಮಕ್ಕಳು ಈ ಶಾಲೆಯಲ್ಲಿ ಓದಬೇಕೆಂದು ಆಸೆಯಿಂದ ಇರುತ್ತಾರೆ.

ಹಾಗಾಗಿ ಪೇರೆಂಟ್ಸ್ ಗಳು ಇಲ್ಲಿ ತುಂಬಾ ಸುಲಭವಾಗಿ ಈ ಶಾಲೆಯಲ್ಲಿ ಸೇರಿಸುಕೊಂಡು ಸೇರಿಸುಕೊಂಡು ಹೋಗ್ತಾರೆ ಎಂದು ಈ ಶಾಲೆಯಲ್ಲಿ ಭೇದ ಭಾವ ಮಾಡುವುದಿಲ್ಲ.

ಇದೊಂದು ಕಾಟನ್ ಇಂಡಸ್ಟ್ರಿ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ತುಂಬಾ ಕಾಟನ್ಗಳು ದೊರೆಯುತ್ತವೆ ಈ ಕಾಟನನ್ನು ಮನೆಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಬಳಸುತ್ತಾರೆ

ಇದೊಂದು ಫುಕ್ಷನ್ ಈ ಫುನ್ಕ್ಷನ್ ಏನಂದರೆ ಜಾತ್ರೆ ಮಹೋತ್ಸವ. ಇಲ್ಲಿ ಈ ಜಾತ್ರೆ ಮಹೋತ್ಸವವನ್ನು ನೋಡಲು ತುಮ ಹಲವಾರು ಹಳ್ಳಿಗಳಿಂದ ನಗರಗಳಿಂದ ಈ ಜಾತ್ರೆಯನ್ನು ನೋಡಲು ಬರುತ್ತಾರೆ .

ಹಾಗೆ ಇಲ್ಲಿ ಹೂವಿನಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರುವುದನ್ನು ಕಾಣಿಸುತ್ತದೆ ಎಂದು ಹೆಳ --

ಬಹುತೇಕ ಜನರಿಗೆ ಉಪಯುಕ್ತವಾಗುವಂತ ಒಂದು ಪಾರ್ಕ್ ಎಂದು ಹೇಳಲಾಗುತ್ತದೆ ಇಂತಹ ಪಾರ್ಕಿನಲ್ಲಿ ಓಡ ಉಹ್ಹ್ ಇಂತಹ ಪಾರ್ಕ್ಗಳಿಗೆ ಬರಲು ತುಂಬಾ ಖುಷಿಯಾಗುತ್ತಿದೆ ಬಹಳಷ್ಟು ಜನರಿಗೆ ಇಂತಹ ಪಾರ್ಕ್ಗಳು ಬಹುಮುಖ್ಯ.

ಆನಂತರ ಹೊಳ್ಳೆ ಎಜುಕೇಶನ್ ಇರುತ್ತದೆ ಇಲ್ಲಿ ಅದಕ್ಕಾಗಿ ಬಹಳಷ್ಟು ಜನರು ಇಲ್ಲಿ ಕಾಲೇಜಿಗೆ ಬರುತ್ತಾರೆ ಗಿಡ ಮರಗಳನ್ನು ಬಹಳ ಸುಂದರವಾಗಿ ಬೆಳೆಸಿರುವುದನ್ನು ನಾವು ನೋಡಬಹುದು ಆನಂತರ ಬಹುತೇಕ ಜನರಿಗೆ ಉಪಯುಕ್ತವಾಗಿದೆ.